ಗ್ರೌಂಡಿನ್ ಸುತ್ತ ನೆರದಿದ್ದಾರೆ ನಾವು ಇದನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಗೌತಮ್ ಬುದ್ಧನ ಒಂದು ಸಂದೇಶವೇನೆಂದರೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಗೌತಮ್ ಬುದ್ಧರು ಎಲ್ಲರಿಗು ಹೇಳಿದ್ದಾರೆ.